ಚಿತ್ರದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ನೋಡುತ್ತೇವೆ ಮಧ್ಯದಲ್ಲಿ ನಾವು ಒಂದು ಜಿಂಕೆ ಯನ್ನು ನೋಡುತ್ತೇವೆ. ಸುತ್ತಲೂ ಕಬ್ಬಿಣದ ಒಂದು --

ಕಾಂಪೌಂಡ್ ರೀತಿಯಲ್ಲಿ ಕಟ್ಟಿದ್ದಾರೆ. ಅದರ ಎದುರಲ್ಲಿ ಚಿಕ್ಕ ಚಿಕ್ಕ ಗಿಡಗಲ್ಲನು ನೋಡುತ್ತೇವೆ. ಅದರ ಮುಂಬಾಗದಲ್ಲಿ ಅಚ್ಚು ಹಸಿರಾದ ಮರವನು ನೋಡುತ್ತೇವೆ.

ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದ ಅಂತಹ ಒಂದು ಬಿಲ್ಡಿಂಗ್ ಅನ್ನ ಕಾಣುತ್ತೇವೆ. ಮೇಲ್ಭಾಗದಲ್ಲಿ ಒಂದು ಡ್ರಮ್ ಇದೆ. ಅದು ಕೆಂಪಾದ ಕೆಂಪು ಕಲರ್ ಅಲ್ಲ ಇದೆ.

ಅದರ ಪಕ್ಕದಲ್ಲಿ ಇನೊಂದು ಸಿಮೆಂಟ್ ಕಲರ್ ಅಲ್ಲಿ ನೋಡುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೂರದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಾಣುತ್ತೇವೆ ಹೊಚ್ಚ ಹಸಿರಾದ ಗಿಡಗಳನ್ನು ನೋಡುತ್ತೇವೆ ಮುಂಭಾಗದಲ್ಲಿ ನಾವು ನೋಡುತ್ತೇವೆ ತುಂಬಾ ನೀರು ಇದೆ ನೀರಿನ ಎದುರು ಭಾಗದಲ್ಲಿ ಒಂದು ಕಲ್ಲನ್ನು ನೋಡುತ್ತೇವೆ.

ಅದರ ಒಳಗಡೆ ಬಾಗದಲ್ಲಿ ಟ್ರಂಕ್ ಗಳನ್ನೂ ಇಟ್ಟಿದ್ದಾರೆ. ಡೊ ಮೂರೂ ಡೋರ್ ಗಳ ರೀತಿಯಾದದ್ದನ್ನು ಕಾಣುತ್ತೇವೆ. ಅದರ್ ಗೋಡೆಗಳಿಗೆ ಮೆರೂನ್ ರೆಡ್ ಕಲರ್ ಪೈಂಟ್ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ದೊಡ್ಡದಾದಂತ ಬಿಲ್ಡಿಂಗ್ ಅನ್ನು ಕಾಣುತ್ತೇವೆ ಬಿಲ್ಡಿಂಗ್ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಅನ್ನು ನೋಡುತ್ತೇವೆ ಅದು ಕಟ್ಟುತ್ತಾ ಇದ್ದಾರೆ ಕೆಳಭಾಗದಲ್ಲಿ --

ಒಂದು ಪಿಂಕ್ ಕಲರ್ ಬಕ್ಸ್ ಇನೊಂದು ರೆಡ್ ಕಲರ್ ಬಸ್ ಅದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ರೆಡ್ ಬ್ಲಾಕ್ ಕಲರ್ ಬ್ಯಾಗ್ ಅನ್ನು ಹಾಕಿಕೊಂಡಿದ್ದರೆ ಬಸ್ಸಿನ ಪಕ್ಕದಲಿ ಒಂದು ಆಟೋ ನಿಂತಿದೆ ಆಟೋದ ಪಕ್ಕದಲ್ಲಿ --

ಗೇಟ್ ಇದೆ ಅದಕ್ಕೆ ಬ್ಲೂ ಕಲರ್ ಪೈಂಟ್ ಹಾಕಿದ್ದಾರೆ ಒಂದು ಬ್ಯಾನರ್ ಇದೆ. ಆ ಬ್ಯಾನರ್ ಗೆ ಮದ್ಯದಲ್ಲಿ --